ನೀಲಿ ವಿದ್ಯುತ್ ದೀಪಗಳನ್ನು ಹೊಂದಿರುವ ಈ ಜಿಮ್ ನಲ್ಲಿ ಕಪ್ಪು ಮತ್ತು ಹಳದಿ ಬಣ್ಣದ ಉಪಕರಣಗಳು ತುಂಬಿವೆ.

ಈ ದೃಶ್ಯದಲ್ಲಿ ಹೂವಿನಿಂದ ಅಲಂಕೃತಗೊಂಡ ಒಂದು ಕಟ್ಟಡವನ್ನು ನೋಡಬಹುದಾಗಿದೆ ಮುಂದೆ ಮೆಟ್ಟಿಲುಗಳ ಮೇಲೆ ಹೂವುಗಳನ್ನು ಹಾಕಲಾಗಿದ್ದು--

ಹಾಗೂ ರಸ್ತೆ ಬದಿಯಲ್ಲಿ ಕೆಲವು ಕಾರ್ ಗಳು ಪಾರ್ಕ್ ಆಗಿರುವುದು ನೀವು ಕಾಣಬಹುದು.

ಬಲಬದಿಯಲ್ಲಿ ಐದು ಜನರು ಕೂರುವ ಸೋಫ ವನ್ನು ನೋಡಬಹುದಾಗಿದ್ದು ಸುತ್ತಲು ನೀಲಿ ಬಣ್ಣದ ಗೋಡೆಗಳು ಆವರಿಸಿಕೊಂಡಿವೆ.

ಸುಮಾರು ಕೇಕ್ ಗಳ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ.

ಈ ದೃಶ್ಯದಲ್ಲಿ ಒಂದು ಬಸ್ ನಿಲ್ದಾಣದಂತೆ ಕಾಣುವ ಪ್ರದೇಶವನ್ನು ನೋಡಬಹುದಾಗಿದೆ.

ದೃಶ್ಯದಲ್ಲಿ ನೀವು ಒಂದು ಹೋಟೆಲ್ ನ ಕೊಠಡಿಯನ್ನು ನೋಡಬಹುದಾಗಿದ್ದು --

ಈ ಚಿತ್ರದಲ್ಲಿ ಮದುವೆ ಸಮಾರಂಭದ ದೃಶ್ಯವನ್ನು ನಾವು ನೋಡಬಹುದಾಗಿದೆ ಎದುರಿನ ಗೇಟಿನ ಮೇಲೆ ಹೂವಿನ ಅಲಂಕಾರವನ್ನು ಮಾಡಿದ್ದು--